ಪವನ tour ಗ್ ಹೋಗ್ಬೇಕಾ ಹೋಗುವಾಗ ಬೆಳಿಗ್ಗೆ ಬೇಗ ಅಂದ್ರೆ Murdeshwar ಹೋಗ್ಬೇಕು ತುಂಬಾ ಒಳ್ಳೆ place ಬೆಳಿಗ್ಗೆ ಬೇಗ train ಅಲ್ಲೆ ಹೋಗ್ಬೇಕು train ಅಲ್ಲಿ ನಿಮ್ಮ ಬಿಸಿ ಬಿಸಿ coffee ಎಲ್ಲ. ಪವನ beach ಗೆ ಹೋಗ್ಬೇಕಾ ಅದು Murdeshwar beach ಗಂತು ತುಂಬಾ ಒಳ್ಳೆ beach ದೇವಸ್ಥಾನ ಬೆಳಿಗ್ಗೆ ಬೇಗ ಹೊರಡ್ಬೇಕು. ಬೆಳಿಗ್ಗೆ train ಅಲ್ಲಿ ಹೋದ್ರು ಅಂತೂ ತುಂಬಾ ಮಜಾ ಬೆಳಿಗ್ಗೆ ಬೇಗ ಹೋದ್ರೆ ಆ ಬಿಸಿ ಬಿಸಿ coffee ಮತ್ತೆ ಅದ್ರಲ್ಲಿ ಒಂದ್ vada ಸಿಕ್~ ಕೊಡ್ತಾರೆ ಅದು ತುಂಬಾ taste ಆಗಿರ್ತದೆ ಅದನ್ನ್ ತಿಂದು. ಆಮೇಲೆ ಬೇಗ ಹೋಗಿ ದೇವಸ್ಥಾನ ದೇವ್ರನ ದರ್ಶನ ಮಾಡಿ ಹಾಗೆ ಅಲ್ಲಿ ದೇವಸ್ಥಾನ ಹತ್ರ beach ಹತ್ರ ಒಂದ್ hotel ಉಂಟು. ಅಲ್ಲಿ ice cream ಮಧ್ಯಾಹ್ನ ಹೊತ್ತಿಗೆ ice cream ತಿನ್ಬೇಕು ಸಂಜೆ ಸ್ವಲ್ಪ ನೀರಲ್ಲಿ ಆಟ ಆಡಿ ಹಾಗೆ ದೇವಸ್ಥಾನ ಎಲ್ಲ ತುಂಬಾ ತಿರ್ಗಾಡಿ. ಮತ್ತೆ Murdeshwar ಮೇಲೆ ಅದು ಈಶ್ವರ ಇದ್ದಲ್ಲಿ ಹೋಗ್ಬೇಕು ಆ place ಅಲ್ಲಿ ಎಲ್ಲ photo ತೆಗಿಯುದಂದ್ರೆ scene ನೆ ಒಂದ್ ನೋಡ್ಬೇಕು, ನೋಡುವಂತದ್ದೆ ಇರುದು. Next next ಸೀದಾ ಹಾಗೆ ಬಂದ ಇಲ್ಲಿ ನಮ್ಮ Perdoor Perdoor ಇಂದ ಅಂದ್ರೆ Udupi ಹತ್ರನೇ ಆ Perdoor ಬಂದು ಇಲ್ಲಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಉಂಟು. ಅಲ್ಲೇ ದೇವಸ್ಥಾನ ದರ್ಶನ ಮಾಡಿ ಸ್ವಲ್ಪ ಮುಂದೆ ಹೋಗಿ Kannarpady ಸಿಗ್ತದೆ, Kannarpady ಈ~ ಈಶ್ವರ ದೇವಸ್ಥಾನ ಆಗ್ತಾ ಉಂಟು ತುಂಬಾ ಶಿವರಾತ್ರಿ ಅಂತೂ ಕೇಳೋದೆ ಬೇಡ ಅಷ್ಟು ಇರ್ತದೆ. ಒಂದು ನೋಡುವ ಅಂತ scene ಉಂಟು ಭಜನೆ ಕಾರ್ಯಕ್ರಮ ಬೆಳಿಗ್ಗೆಇಂದ ಮರ್ದಿ~ ಮರುದಿವಸ ಬೆಳಿಗ್ಗೆ ತನಕ ಇರ್ತದೆ ಮತ್ತೆ. ಶಿವ ರಾತ್ರಿದ್ದು ಶಿವಂದ್ ಚಿತ್ರ ಎಲ್ಲ ಬಿಡಿಸ್ತಾರೆ ಅದನ್ನೆಲ್ಲಾ ನೋಡ್ಬೇಕು ಬೆಟ್ಟದ ಮೇಲೆ ಇರೋದು ಅದನ್ನ ನೋಡುವ scene ಅಂದ್ರೆ ಅಷ್ಟು ಚಂದ ಉಂಟು ಆಕಡೆ ಇಂದ ಆ ಬಂಡೆ ಕಲ್ಲೆಲ್ಲ ಉಂಟು ಅಲ್ಲಿ ನೋಡಿದ್ರೆ ಇಡೀ ನಮ್ಮ Ma~ Manipal . ಆ Udupi ಎಲ್ಲಸಾ ಕಾಣ್~ ನೋಡ್ಲಿಕ್ಕೆ ಸಿಗ್ತದೆ ತುಂಬಾ ಒಳ್ಳೆ ವಾತಾವರಣ ಎಲ್ಲ ಕಾಡು ಸುತ್ತ ಕಾಡು ಮಧ್ಯದಲ್ಲಿ ಇರುವ ಬೆಟ್ಟ ಅದು ಅಲ್ಲಿ ಈಶ್ವರ ಮೂರ್ತಿ ಉಂಟು. ಸ್ವಲ್ಪ ಮುಂದೆ ಹೋದ್ರೆ Hebri Hebri ನು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನನೇ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆಸ Hebri Santhekatte Kalthur ಅಂತ ಅಲ್ಲಿ ನಿರೀದ್ ಒಂದ್ place ಎಲ್ಲ ಉಂಟು ಅದ್ನ ನೋಡ್ಬಹುದು. ಅಲ್ಲಿನೂ ತುಂಬಾ ಚೆನ್ನಾಗಿ ಆಗ್ತದೇ ಅಲ್ಲಿಂದ ಸುಬ~ Hebri ಇಂದ ಸ್ವಲ್ಪಾ ಮುಂದೆ ಹೋದ್ರೆ Agumbe Ghat ಸಿಗ್ತದೆ ಅದೂ ಅಲ್ಲಿ ಹೋದ್ರೆ ಸುಂ~ ಅಂದ್ರೆ ಹದ್ನಾಕ್ round ಸುತ್ತಾಡ್ಕೊಂಡು ಹೋಗಿ ಮೇಲೆ ಹೋಗಿ. ಸ್ವಲ್ಪ ಸೂರ್ಯ ಅಸ್ತ ಆಗುವಾಗ ನೋಡ್ಬೇಕು ಆ scene ನೋಡಿದ್ರೆ ಇನ್ನೂ ಇನ್ನೊಂದು ಜನ್ಮ ಹುಟ್ಟಿದ್ರು ನೆನ್ಪ್ ಇಡ್ಬೇಕು ಹಾಗೆ ಅಷ್ಟು ಒಳ್ಳೆದುಂಟು. ತುಂಬಾ ಒಳ್ಳೆ place ನೋಡುವಂತ place ಏ ಅಲ್ಲಿಂದ ಸೀದಾ ಮುಂದೆ ಮುಂದೆ ಅಂದ್ರೆ ಒಂದು shya~ Sringeri ಬರ್ತದೆ. Sringeri ತುಂಬಾ ಒಳ್ಳೆಯ ದೇವಸ್ಥಾನ ಅಲ್ಲಿನೂ ಹಾಗೆ ಹತ್ರದಲ್ಲಿ. ಕೆರೆ ಉಂಟು ಕೆರೆ ಹತ್ರ ಮೀನುಗಳು ಮೀನಿಗೆ ಹಾಕುವ ಆ ಅರಳು ಆ ಮಂಡಕ್ಕಿ ಏನಾದ್ರು ಹಾಕಿರಾ ಆ ಮೀನುಗಳೆಲ್ಲ ಮೇಲೆ ಬರುವ scene ನೋಡಿದ್ರೆ ಅದು ಒಂದು ಖುಷಿ. ಅಲ್ಲಿಂದ ದೇವಸ್ಥಾನದಲ್ಲಿ ಊಟ ಮಾಡಿ ಮಧ್ಯಾಹ್ನ ಹಾಗೆ ಮಠ ಉಂಟು ಮಠದಲ್ಲಿ ಎಲ್ಲ gra~ garden ಮತ್ತೆ ಎಲ್ಲ ಬಾರಿ ಒಳ್ಳೇದು place ಎಲ್ಲ ತುಂಬಾ ಒಳ್ಳೆದುಂಟು. ಹೋ ಮುಂದೆ ಹೋಗ್ತಾ ಇರ್ಬೇಕು.

Hai ರಚನಾ ಹೇಗಿದ್ದಿ? ನಾನು ಆರಾಮಾ ದೀಪ್ತಿ, ನೀವು ಹೇಗಿದ್ದೀರಾ? ಹಾ ನಾನು ಚನ್ನಾಗಿದ್ದೇನೆ.

ಹೌದು ತುಂಬಾ ದಿನ ಆಯ್ತ call ಏ ಇಲ್ಲ . ನಮಗೂ ಇಲ್ಲಿ ಸಿಕ್ಕಾಪಟ್ಟೆ college ಅಲ್ಲಿ ಎಲ್ಲ ತುಂಬಾ busy ಇತ್ತು, so ನೀವೇನ್ ಮಾಡ್ತಾ ಇದ್ದೀರಾ? ಹಾ ಇವಾಗ ನಾನು B.com ಮಾಡ್ತಿದ್ದೇನೆ, ನಿಮ್ದು? ನಾನು ಈಗ M.sc, yogik science ಅಲ್ಲಿ ಮಾಡ್ತಾ ಇದ್ದೇನೆ, Mangalore University ಅಲ್ಲಿ. ಓಹ್ ಹೌದಾ ಒಳ್ಳೇದು ಒಳ್ಳೇದು, ಊಟ ಆಯ್ತಾ?

ಆ ಆಯ್ತು, ಏನು special? Special ಇವತ್ತು ಎಂತ tomato rice ಇತ್ತು, ಮತ್ತೆ ಅನ್ನ ಸಾಂಬಾರ್ hostels, ನಿಮಗೆ?

ನಮಗೆ ಅದೇ ಬೇಳೆ ಸಾರು ಮತ್ತೆ ಬೆಂಡೆ ಪಲ್ಯ.

ಹೌದು, hostel . ಮತ್ತೆ ನೀವು ಎಲ್ಲಿ ಊರಿಗೆ ಯಾವ ಕಡೆ free ಇದ್ದೀರಾ ತುಂಬಾ busy ನಾ? ಇವಾಗ ಪರವಾಗಿಲ್ಲ exam ನಡೀತಿತ್ತು, almost ಮುಗೀತಾ ಬಂತು ಈವಾಗ.

ಇನ್ನು ರಜೆ ಸಿಕ್ತದೆ ಅಲಾ so ಆಗ ಊರಿಗೆ ಹೋಗ್ಬೇಕಂತ. ಹಾ ಮತ್ತೆ ಏನು plan ಬಂದ್ರಾ ಏನಾದ್ರೂ ಸಿಗಿ ಮರ್ರೆ, ಎಲ್ಲಾದ್ರೂ ಹೋಗುವ ಒಂದು ಕಡೆ.

ಹಾ, ಒಂದು ಸರ್ತಿ ಹೋಗೋಣ movies ಗೆ ಅದೇ. ಅಂದುಕೊಂಡಿದ್ದೆ, ತುಂಬಾ time ಆಯಿತು ನಾವೆಲ್ಲ ಸಿಕ್ಕೇ ಇಲ್ಲಲ್ವ. ಹ್ಮ್, ಹೌದು ಈಗ recent ಆಗಿ ವೇದ release ಆಯ್ತು, ಅದಿಕ್ಕಿಂತ ಮುಂಚೆ ಕಾಂತಾರ ಬಂತು ತುಂಬಾ . ಕಾಂತಾರ ಚನ್ನಾಗಿತ್ತು ನೋಡಿದ್ರಾ? ಹಾ ನಾನು ನೋಡಿದೆನಾ, ಕೈ ಎಲ್ಲ ರೋಮಾಂಚನವಾಗುವಷ್ಟು ಖುಷಿ ಆಯ್ತು. ಹಾ ಹಾ ಹೌದು ಹೌದು, ನಮ್ಮೂರ ಬಗ್ಗೆ ಎಲ್ಲ ಮಾಡಿದ್ರಲ್ವಾ. ಅದೇ ನಮ್ಮ ಊರನ್ನ ಅಷ್ಟು ಪ್ರಪಂಚದಾದ್ಯಂತ ಒಂದು ತಿಳಿಸ್ಕೊಳ್ಳೋದು ಅಂತ ಹೇಳಿದ್ರೆ wonderful . ಯಾರಿಗೂ ಗೊತ್ತಿರಲಿಲ್ಲ ಅದರ ಬಗ್ಗೆ ಎಲ್ಲಾ ಇಲ್ಲಿ ಬಂದ್ಮೇಲೆ ಎಲ್ಲ ಒಂತರ ಬೆಂಗ್ಳುರ್ ಅಲ್ಲಿ ಇದ್ದು ನಂಗೆ ಒಂತರ ಖುಷಿ ಆಗ್ಬಿಟ್ಟಿತ್ತು ಎಲ್ಲರು ಅದ್ರ ಬಗ್ಗೆ ಮಾತಾಡುವಾಗ. ಹಾ ಹೌದು, ಅಂದ್ರೆ ನಮಗೆ ಹೆಮ್ಮೆ ಅನ್ನಿಸ್ತು ತುಳುನಾಡಲ್ಲಿ ಹುಟ್ಟಿದಕ್ಕೆ ಸಾರ್ಥಕ ಆಯ್ತು ಅಂತ. ಹೌದೌದು . ನಮ್ಮ ಒಂದು ಸೊಗಡನ್ನು ಉಳಿಸಿಕೊಂಡಿದ್ದಾರಲ್ಲಾ, ಎಲ್ಲೂ ಹಾಳು ಮಾಡದೆ ನಮ್ಮ ಒಂದು nativity ಅಲ್ಲೇ ಮಾಡಿದ್ದು.ಅವ್ರು ಹೌದು ಹೌದು, ಅದೂ ಎಲ್ಲಿ overall India ಅಲ್ ಅಷ್ಟು popular ಆಯ್ತು. ಆ ಅಷ್ಟು ಹೆಸರು ಮಾಡಿದೆ, ಅದು ದೇವರ ಆಶೀರ್ವಾದ ಅನ್ಸುತ್ತೆ ಇಲ್ಲ ಅಂದ್ರೆ ಸಾಧ್ಯವೇ ಇರ್ತಿರ್ಲಿಲ್ಲ ಅನ್ಸುತ್ತೆ.

ತುಂಬಾ ಅವರು ಹಾಕಿರೋ ಶ್ರಮ ಎಲ್ಲ ತುಂಬಾ worth ಆಯ್ತು ಇಲ್ಲಿ. ನಾನ್ ಚಿಕ್ಕದಾಗಿರುವಾಗ ಎಲ್ಲ ಕೋಲಕ್ಕೆ ಹೋಗಿದ್ದೆಲ್ಲ ನೆನಪು ಬಂತು. ಹಾ . ಹಾಗೆ ಎಲ್ಲ dialogue ಇರ್ಲಿ ಅವರ್ದು ಅವರ್ದು ಯಾವ ತರ ನಟನೆ ಮಾಡಿದ್ದಾರೆ. ಹ್ಮ್ ಹ್ಮ್, ತುಂಬಾ ಖುಷಿಯಾಯ್ತು actually ಅವರ acting ಇಂದ ಹಿಡಿದು.

ಹೌದು, ನಾನು ಕೂಡ family ಜೊತೆ ಹೋಗಿದ್ದೆ ಒಂದು ಸರ್ತಿ ಬೆಂಗ್ಳುರ್ಗೆ ಬಂದಿದ್ರು, family ಜೊತೆ ಎಲ್ಲ ಹೋಗಿ ನೋಡಿ ಎಲ್ಲರಿಗೆ ಖುಷಿ ಆಗಿದೆ.

ತುಂಬಾ ಹೆಮ್ಮೆ ಆಯ್ತು, ನಮ್ಮ ಊರನ್ನ ಈ range ಗೆ popular ಮಾಡಿದ್ದು ತುಂಬಾ ಎಲ್ಲ ಹೆಸರು ಮಾಡಿದು. ಹಾ ಅದರಲ್ಲಿ ಪದ್ಯ ಎಲ್ಲ ಕೂಡ ಚೆನ್ನಾಗಿತ್ತು ಆ ವಾ ಪೊರ್ಲುಯಾ ಪದ್ಯ. ನಂಗೆ ಈಗಲೂ release ಇಷ್ಟು time ಆದ್ರೂ ನನ್ನ ಮನಸಿಂದ ಆಚೆ ಹೋಗುವುದೇ ಇಲ್ಲ ಅದು ಯಾವತ್ತು ಜೊತೆಗಿರ್ತದೆ, ಅಂದ್ರೆ ನಾನು ಆಗ್ಲೇ ಆಗ ಅಷ್ಟೇ ಒಂದಷ್ಟು photoshoots ಎಲ್ಲ ಅದಕ್ಕೆ ತುಂಬಾ ಅದಕ್ಕೆ ತುಂಬಾ ಸಂಬಂಧ ಪಟ್ಟ ಹಾಗೆ ಇತ್ತದು, ಕೆಲವು shoots ಎಲ್ಲ.

ನನ್ನನ್ನೇ ನಾನ್ ನೋಡ್ಕೊಂಡ ಹಾಗೆ ಅನಿಸ್ತು ಕೆಲವು point.

ಯಾವುದೇ ಕಲಬೆರಕೆ ಇಲ್ಲ ಅಲ್ಲ ಬೇರೆ ಕಡೆಯದ್ದು .

ನಮ್ಮದೇ ಊರು, ನಮ್ಮವರೇ ಮಾಡಿದ್ದು. ಅದು correct ಆಗಿ ಮಾಡಿದ್ದಾರೆ ಅದನ್ನು ಆ ಕಡೆ ಈ ಕಡೆ ಏನು ಸ್ವಲ್ಪ ಕೂಡ, ಒಂದು ತಪ್ಪು ಹುಡುಕುವ ತರ ಯಾವುದು ಇಲ್ಲ ಅದರಲ್ಲಿ. ಹೌದು ಅದು last ಅಲ್ಲಿ ಅಂತೂ ಇದೆಯಲ್ಲ ಹೇಗೆ scene ಇತ್ತು ಅಂತ ಹೇಳಿದ್ರೆ ನಾನು ಚಪ್ಪಲಿ ತೆಗ್ದೆ ಇರಲಿಲ್ಲ ಹೋದಾಗ ಚಪ್ಪಲಿ ತೆಗ್ದೆ ಕೂತಿದ್ದೆ ನಾನು theatre ಅಲ್ಲಿ, ಅಷ್ಟು ಭಕ್ತಿ ಕೂಡ ತುಂಬಿತ್ತು ನಾವು ಹೊರಗೆ ಬರುವಾಗಸ.

ನಮ್ಮ ಸಿನಿಮಾ ನಮ್ಮ ತುಳುನಾಡ ಸಿನಿಮಾ ಅಂತಾ.

ಹ್ಮ್, ಹಾಗೆ ಮತ್ತೆ ನಿಮ್ಮ ಬೆಂಗಳೂರಲೆಲ್ಲಾ reaction ಹೇಗಿತ್ತು ಇದಕ್ಕೆ? ಇಲ್ಲಿ ಬೆಂಗಳೂರಲ್ಲಿ ಅದೇ ಹೇಳ್ತಿದ್ದೇನೆ ಅಲ್ಲ, ಇವಾಗ ಏನಂದ್ರೆ ಎಲ್ಲರು ಕೇಳುದು ಅದು ನಮಗೆ ಒಂದ್ಸಲ ತೋರಿಸ್ಲಿಕ್ಕೆ ಚೆನ್ನಾಗಿ ಆಗುತ್ತೆ ಅದು ತುಂಬ ಚೆನ್ನಾಗಿ ಖುಷಿ ಆಗುತ್ತೆ.

ಅವರಿಗೆ ನಾನು video video ಎಲ್ಲ ತೋರಿಸ್ತಿದ್ದೆ ನಿಜ ಹೇಗಿರ್ತದೆ ಅಂತ ಅವರೆಲ್ಲ ಹೇಳಿದ್ರು ಒಹ್ ಹಾಗಾದ್ರೆ ಈ ಥರಾನೇ ಮಾಡಿದ್ದರಲ್ವಾ acting ಅಲ್ವಾ ಅದರಲ್ಲೂ ಅಂತ.

ತುಂಬಾ ಜನಕ್ಕೆ ದೈವಾರಾಧನೆ ಅಂದ್ರೇನೆ ಗೊತ್ತಿಲ್ಲ.

ಹಾ ತುಳು ಬಂದಿದೆ ಅಂತಲ್ಲ ಒಂದ್ಸರಿ ತುಳುವಲ್ಲಿ ನೋಡ್ಬೇಕು. ಆ ತುಳುವಲ್ಲೂ ನಾನು ನೋಡ್ಬೇಕು ಅಂತ ಕಾಯ್ತಾ ಇದ್ದೇನೆ ಸಿಗುವನ.

ಆಯ್ತಾ call ಮಾಡಿ ಬಂದು ಯಾವಾಗ ಅಂತ.

ಹಾ ಹಾ, ಸರಿ ಸರಿ okay ಆಯ್ತು ಜಾಗ್ರತೆ ಆಯ್ತಾ. ಆ ನೀವು ಕೂಡ take care.

ಹ ಶ್ವೇತ, . ಹ ಚನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ನಾವ್ಕೂಡ ಚನ್ನಾಗಿದ್ದೇನೆ, ಮನೆಯಲೆಲ್ಲಾ ಹೇಗಿದ್ದಾರೆ? ಹಾ ಚನ್ನಾಗಿದ್ದಾರೆ, ಚಾ ?

ಹಾ ನಮ್ದೂಸ ಆಯ್ತು, . ನಾನು ತಿಂಡಿ ಮಾಡ್ಲಿಲ್ಲ ಇವತ್ತು, ನೀವು ನೀವ್ ಮಾಡಿದ್ದೀರಾ ತಿಂಡಿ?

ಹೌದಾ? ಮಗ್ಳು ಶಾಲೆಗ್ ಹೋದ್ಲಾ? ಶಾಲೆ ಹೋಗಿ ಆಯ್ತು, ಹೇಗಿದೆ? ಮಗೂ ಹುಷಾರಾಗಿದೆ, ಈಗ ಮಲಗಿಸಿದ್ದೇನೆ . ಹ ಉಂಟು, .

ಹ ಉಂಟು ನಿನ್ನೆ ಮದ್ದಿಗ್ . ಅದೇ ಈಗ ಮಲಗಿದ್ದಾಳೆ.

ಹಾ ಏನಿಲ್ಲ beach ಇಗೆ ಹೋಗುವಂತಾ ನಾ ತುಂಬಾ ದಿವಸ ಆಗಿದೆ ಸಣ್ಣದಿರುವಾಗ ಹೋದದ್ದು beach ಇಗೆ. ಹೋಗಿದ್ದಿರಲ್ಲಾ ನೀವ್ ಹೋಗ್ತಾ ಇರಲ್ಲ . ನಾವೂ Sunday Sunday ಹೋಗ್ತೆವೆ, ಆದಿತ್ಯವಾರ ಆದಿತ್ಯವಾರ ಹೋಗ್ತಾ ಇರ್ತೆವೆ.

ಹ್ಮ್, ಅಂದ್ರೆ ನಾನ್ಸ ಹೋಗುವಂತ ಅದಕ್ಕೆ ಯಾವುದು ಒಳ್ಳೇದುಂಟು ಅಂತ ಕೇಳಿಕ್ಕೆ phone ಮಾಡಿದ್ದು.

ಹಾ ಅಲ್ಲಿ ನೋಡ್ಲಿಕ್ಕೆ ಏನಾದ್ರೂ? ಅಲ್ಲಿ ಎಲ್ಲ ಮಕ್ಳಿಗೆ ಆಟಾಡುವದ್ದೆಲ್ಲಾ ಇರ್ತದೆ, ಒಮ್ಮೊಮ್ಮೆ ಇರ್ತದೆ.

ಹಾ ಮತ್ತೆ lighthouse ಇದ್ ಉಂಟಾಲ್ವಾ . ಅದೇ ಕೇಳಿದಾಗೆ ಇದೆ ಅದೇ .

ಹಾ ತುಂಬಾ ಇದೆ .

ನಾನ್ ನಂಗೆ ಹೆದರ್ಕೆ ಆಗ್ತದಂತ ನಾನ್ ಹೋಗ್ಲೆ ಇಲ್ಲ. ಮೇಲಿಂದ ನೋಡುವಾಗ ಸಮುದ್ರ ತೀರದ್ದು ಒಳ್ಳೆ . ಒಳ್ಳೆ ಕಾಂಣ್ತದೆ ಮತ್ತೆ ಪಡುಬಿದ್ರಿಸ ಒಳ್ಳೆದಿದೆ . food ಎಲ್ಲ ಇದೆ, ಇದ್ರೆ ಕಾಪಲ್ಲಿಸ ಇದೆ ಎಂತಾದ್ರೂ ಹಾ, ಮತ್ತೆ ಇಲ್ಲಿ ಆ ಪಡುಬಿದ್ರಿ ಮುಂಚೆ ಹೋದ್ರೆ ಒಂದು ಉಂಟು ಅಂದ್ರೆ ಮಕ್ಳಿಗೆಲ್ಲ ಆಟಡ್ಲಿಕ್ಕೆ ಒಳ್ಳೇದು ಹೀಗೆ ತರ ಮಾಡಿದ್ದಾರೆ.

ಹ ಒಳ್ಳೇದು ಇದೆ ಮಗುವಿಗೆಲ್ಲಾ ಆಟಡ್ಬೋದು. ಅದೇ ಮ~ ಮಲ್ಪೆಗ್ ಹೋಗಿದ್ದೀರಾ? ಒಮ್ಮೆ ಹೋಗಿದ್ದೇನೆ ಇದು ತುಂಬಾ ಇದ್ ಎಲ್ಲ ಉಂಟು, ಅಂಗಡಿಯೆಲ್ಲಾ ತುಂಬಾ ಉಂಟು. ಅಲ್ಲಿ ನಾ ಕೇಳಿದೆ Seawalk ಅಂತ ಉಂಟಂತೆಲ್ಲಾ? ನಾನು ಒಮ್ಮೆ ಹೋದದ್ದು ನಾನ್ ಆಚೆ ಹೋಗ್ಲಿಲ್ಲಾ. ಸ್ವಲ್ಪ ಹೋಗಿದ್ದೆ ಅಷ್ಟೇ. ಅದೇ ಸಮುದ್ರದ ನಡುವೆ ನಡಿಲಿಕ್ಕೆ ಇರ್ತದಂತೆ ಅಲ್ಲ ಅದು . ಅದ್ರದ್ದ್ ಅರ್ದ ಹೋಗಿದ್ದೇನೆ . ಹಾ ನೀವ್ ಹೋದ್ಯ ಅಂತ ಕೇಳಿಕ್ಕೆ ಒಳ್ಳೇದಾಗ್ತದ ಅಂತ . ಒಳ್ಳೆದಿದೆ ಕಾಪು ಒಳ್ಳೆದಿದೆ ನಮ್ಗೆ ಹತ್ತಿರ ಕಾಪು ಮತ್ತೆ ಪಡುಬಿದ್ರಿ ಅಲ್ವಾ, ಒಳ್ಳೆದಿದೆ .

ಮಗಳು ಯಾವಗ್ಲೂ ಹೇಳುದು ಆದಿತ್ಯವಾರ ಆದಿತ್ಯವಾರ, ಅಪ್ಪ ಇರ್ತಾರಲ್ವ ಹೋಗುವ ಅಂತ. ಹ್ಮ್ ಹ್ಮ್, ಅದೇ ಮಕ್ಳಿಗೆಲ್ಲ ಸಮುದ್ರತೀರ ನೋಡ್ಲಿಕ್ಕೆ . ನೀರಿನ ಮರುಳಲ್ಲಿ ಎಲ್ಲ ಆಟಡ್ಲಿಕ್ಕೆ .

ಹ್ಮ್, ನಂಗೆ ಅಂದ್ರೆ ಈಗ ಸಣ್ಣ ಮಗುವಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಇದಾಗ್ತದೇ ಅದಕ್ಕೆ. ಕೆಲವರು ಹೇಳ್ತಾರೆ ಮಕ್ಳನ್ನು . ಅದೇ time ಅಲ್ ಸಂಜೆ time ಅಲ್ಲಿ ಒಳ್ಳೇದಾಗ್ತದೆ ಅಲ್ಲ? ಹಾ ಒಳ್ಳೇದಾಗ್ತದೆ ಸಂಜೆ ಒಂದು ಹೋಗ್ಬೇಕು. ಆಗ್ತದೆ. ಗಾಳಿಯೆಲ್ಲಾ ಒಳ್ಳೆ ಬರ್ತದಲ್ಲ ಸಮುದ್ರ ತೀರದಲ್ಲಿ. ಹಾ ಒಳ್ಳೆ ಬರ್ತದೆ ಒಳ್ಳೆ ಬರ್ತದೆ, ಈಗ ಈಚೆಸ ಇದು ಪದುಬಿದ್ರಿಯಲ್ಲಿ ಈಚೆಸ ಹಾಕಿದ್ದಾರೆ ನಾವ್ ಅಂದ್ರೆ beach ಇಗೆ ಇದು ಹೋಗ್ತೆವಲ್ಲ ಸಮುದ್ರ ಇದೆಲ್ಲ ಉಂಟು ವಾಹನ ನಿ~ ನಿಲ್ಲಿಸುವುದು ಉಂಟು, ಮಕ್ಳಿಗೆ ಆಟಾಡುದು ಎಲ್ಲ ಮಾಡಿದ್ದಾರೆ.

ಜಾರ್ಬಂಡಿ , ಉಯ್ಯಾಲೆ ಮತ್ತೆ ಇದು ದ್ವಿಚಕ್ರ ವಾಹನ ತೀರ್ಗತದೆ ಅಲ್ವಾ?

ಮಾಡಿದ್ದಾರೆ. ಹಾ ಹಾಗೆ ಒಳ್ಳೇದಾಗ್ತದೆ . ಎಲ್ಲರು ಒಟ್ಟಿಗೆ ಹೋಗ್ಬೇಕು ಗಂ~ ಇದು .

ಹ್ಮ್, ಅದೇ ಸಂಜೆ ಬೆಳಿಗೆ ಬೆಳ್ಳಿಗೆಯೆಲ್ಲಾ ಬಿಸಿಲಲ್ಲ. ಹೌದದೇ, ಸಂಜೆ ಗಂಟೆಯಿಂದ ಹೋದ್ರೆ ಒಳ್ಳೇದಾಗ್ತದೆ.

ಹಾಗೆ, ಕೇಳುವಂತ ಮಾಡಿದ್ದು .

ಹಾ ಆದಿತ್ಯವಾರ bore ಆಗ್ತದಲ್ಲಾ?

ಸಂಜೆ ಹೋಗಿ ಬನ್ನಿ ಒಳ್ಳೇದಾಗ್ತದೆ. ಹೌದಾ? ಅಂತ ಹೇಳಿ ನಾವ್ಸ ಬರ್ತೇವೆ . ಆಯ್ತಾಯ್ತು, ನಾನ್ ಇಡ್ತೆನೆ.

Hai ಪ್ರತೀಕವರೇ ಮತ್ತೆ ಹೇಗಿದಿರಿ ? Hai ಆ ನಾ ಹುಷಾರ್ ಇದ್ದೇನೆ ನೀವ್ ಹೇಗಿದಿರಿ? ನಾನ್ ಚನಾಗಿದ್ದೇನೆ ಮತ್ತೆ ಊಟಾ ಎಲ್ಲಾ ಆಯಿತ?